ಆಹ್ಹ್ ಆ ಹಾಡ್ ಹಾಕಿ ಎಲ್ಲರು ಡಾನ್ಸ್ ಮಾಡ್ಕೊಂತ ಹೋಗಿ ಗಣಪನ ಬಿಟಿಬರ್ತಾರಾ.

ಹಂಗ ಬೇರೆ ಬೇರೆ ಫಂಕ್ಷನ್ ನಾಗ ಮದುವೆ ಫಂಕ್ಷನ್ ಇದ್ದಾಗ ಇಡಿ ನಾ ತರಸ್ತರ.

ಇರ್ತಕ್ಕಂತ ಹೋಟೆಲ್ ನಾವು ಫಸ್ಟ್ ಏನಾದ್ರು ಹೋಟೆಲ್ ಗೆ ಹೋದ್ರೆ ಇವ್ರತ್ರ ರೂಮ್ಸ್ ಅದಾವೋ ಇಲ್ವೋ ಅಂತೇಳಿ--

ಮತ್ತೆ ಕೊಟ್ಟು ಹಂ ಮತ್ತೆ ಒಂದು ಇದು ತಗೋಬಂದ್ವಿ ಡೈನಿಂಗ್ ಟೇಬಲ್ .

ಮತ್ತೆ ಆದ್ರ ಜೊತೆ ಒಂದು ಗೋಡ್ರೆಜ್ ಕೂಡ ತಕೋಬಂದ್ವಿ.

ತುಂಬ ಚೆನ್ನಾಗಿ ಇರುತ್ತೆ ಹೋಗ್ ತಕ್ಕೊಂಡ್ ಬರ್ಬಹುದು ನಮ್ಮನೆಲ್ ಇಟ್ಕೋಬಹುದು.